ಸ್ವಲ್ಪ ನೀರಿದೆ ನೀರು ಹರಿಯುವ ರೀತಿ ಇದೆ ಇಲ್ಲಿ ಹಲವಾರು--

ಇದು ಒಂದು ನೋಡಲು ಬ್ಯೂಟಿಫುಲ್ ಪಾರ್ಕಿಂಗ್ ಅದರಲ್ಲಿ ಹಲವಾರು ದೊಡ್ದ ದೊಡ್ದ.

ಇಲ್ಲಿ ಸುಮಾರು ಐದು ಬೈಕು ಕಾಣಬಹುದು ಮತ್ತೆ--

ಇದು ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಎಂಟ್ರಿ .

ಇಲ್ಲಿ ಒಬ್ಬ ಮನುಷ್ಯ ಬೈಕ್ ತಗೊಂಡು ಬರುತ್ತಿದ್ದಾನೆ ಮತ್ತೆ ಇಬ್ಬರು ಮಹಿಳೆಯರು--

ಮತ್ತು ಅಲ್ಲಿ ಯಂತ್ರದ ಮಿಷನ್ ನಮಗೆ ಇಲ್ಲಿ ಗಮನಕ್ಕೆ ಕಾಹುದು.

ಇದೊಂದು ಸೈಕಲ್ ಶಾಪ್ ಇದಾಗಿದೆ ಇದರಲ್ಲಿ.

ಮತ್ತು ಎಲ್ಲಾ ತರದ ವಸ್ತು ಸಿಗಬಹುದು.

ಭತ್ತದ ನಾಟಿ ಸಹ ಕಾಣಬಹುದು ಮತ್ತೆ ದೂರದಲ್ಲಿ ಗುಡ್ಡ ಬೆಟ್ಟಗಳು ಸಹ ಕಾಣಬಹುದು.

ಮತ್ತೆ ಇತರ ಹಲವು ಗಿಡಗಳನ್ನು ಕಾಣಬಹುದು ಮತ್ತೆ ನಮ್ಮ ಮುಂದ್ಗಡೆ ವೈಟ್ --

ಬೋರ್ಡನ್ನು ಸಹ ಇಲ್ಲಿ ನಾವು ನೋಡಬಹುದು.

ಆ ಮಹಿಳಾ ಕೈಗೆ ಒಂದು ಬ್ಯಾಗಿದೆ ಮತ್ತೆ ನಮ್ಮ--

ಇದು ಒಂದು ಮೂವಿ ಯ ಥೇಟರ್ ಇದಾಗಿದೆ ಇಲ್ಲಿ ಎಲ್ಲ ಕುರ್ಚಿಗಳು ಕಾಣಲಿರಿ ಮತ್ತೆ --